ನೀರ ಕುಡಿಯು ಒಂದ ಜಗ್ಗು ಗಳನ್ನು ಕಾನಸ್ತಾ ಇದಾವೆ ಹಾಗೆ ಗ್ಲಾಸ್ ಇದಾವೆ.

ಇಲ್ಲಿ ರಿಲಯನ್ಸ್ ಟ್ರೇಡರ್ಸ್ ಅಂತ ಒಂದು ಶಾಪ್ ಇದೆ.

ಇಲ್ಲಿ ಸಾಕಷ್ಟು ಜನಗಳನ್ನ ಕಾಣಿಸ್ತಾ ಇದ್ದಾರೆ.

ಇಲ್ಲಿ ಒಂದು ಮದ್ದಿನ ಶಾಪ್ ಇದೆ.

ಸೋ ಟ್ರೀ ಗಳನ್ನು ಎಲ್ಲಾ ಕಾಣಿಸ್ತಾ ಇದವೆ.